ರೂಮ್ ನಲ್ಲಿ ಮತ್ತೊಂದು ರೂಮ್ ಇದೆ.

ಬಾಯ್ಸ್ ಚಿಕ್ಕದಾಗಿ ಹುಡುಗ ಒಬ್ಬ ದೊಡ್ಡ ವ್ ರಿದ್ದಾರೆ.

ಇದು ಒಂದು ಜಾತ್ರೆ ನಡಿತಿದೆ ಅನಿಸ್ತದೆ.

ಹಾಗೆ ಎಣ್ಣೆ ಪ್ಯಾಕೆಟ್ ಇದೆ ಅಕ್ಕಿ ಇದೆ.

ಹಾಗೆ ಬಾಜುಗದೆ ಒಂದು ಬಿಲ್ಡಿಂಗ್ಸ್ ಇದೆ.

ಇದು ಒಂದು ಕಿಡ್ಸ್ ಸ್ಕೂಲ್ ಇದೆ.

ವಿಂಡೋ ಇದೆ ಕೆಳಗಡೆ ಮ್ಯಾಟ್ ಇದೆ ಬ್ಲೂ ಕಲರ್ ಆದ--

ಫೈವ್ ಸ್ಟ್ರೖ ಅಂತ ಒಂದು ಕಾಂಪ್ಲೆಕ್ಸ್ ಇದೆ ಮೇಲ್ಗಡೆ.

ಹಾಗೆ ಒಂದ್ ಹ್ಹ ಹಾಗೆ ಸುಮಾರು ಆಯಿಲ್ಸ್ ಇದೆ.

ಹಾಗೆ ಆ ಸೈಡಲ್ಲಿ ಏ_ಸಿ ನೂ ಇದೆ.

ಸ್ಟೆಪ್ಸ್ ಗಳಿದಾವೆ ಇದು ಮೂರು ಮಂಜುಳ ಇದೆ.

ಹಾಗೆ ಪರ್ದೆ ಗಳಿದಾವೆ ವಿಂಡೋಸ್ ಇದೆ.

ಮೇಲ್ಗಡೆ ಗ್ಲಾಸ್ ಇದೆ ಕೌಂಟರ್ ಇದೆ.

ಇದು ಒಂದು ಜೈ ಭವಾನಿ ಹೋಟೆಲ್ ಇದೆ.

ಹಾಗೆ ಇದ್ರಲ್ಲಿ ಇಲ್ಲಿ ದೋಸಾ ಆಲೂಬಾತ್ ಮಿರ್ಚಿ ಸಮೋಸ ಎಲ್ಲ ಸಿಗುತ್ತದೆ.

ಇದು ಒಂದು ಕಿರಣಿ ಶಾಪ್ ಇ--

ಪ್ರಿಡ್ಜ್ ಕೊಡದೆ ಫಿಲ್ಟರ್ ವಾಟರ್ ಕೊಡ ಇದೆ.

ಹಾಗೆ ಸೈಡಲ್ಲಿ ಒಂದು ಕಿಡ್ಕಿ ಇದ್--

ಹಾಗೆ ತುಂಬಾ ಅ ಕಾರ್ ಒಂದು ಜಿಬ ಇದೆ.

ಇದು ಒಂದು ಲ್ಯಾಪ್ಟಾಪ್ ಕಂಪನಿ ಯಾಗಿದೆ ಇಲ್ಲಿ ಕೆಲಸ ಮಾಡುವ ಮನುಷ್ಯರು ಇದ್ದಾರೆ.

ಇದು ಒಂದು ಗುಡಿ ಇದೆ ಅದರಲ್ಲಿ ಸ್ಟೆಪ್ಸ್ ಗಳಿದ್ದಾವೆ ಗಿಡಮರಗಳಿದ್ದಾವೆ.

ಬಿಸ್ಕೆಟ್ಸ್ ಇದಾವೆ ಬೈಕ್ ಇದಾವೆ ಸುಮಾರು ವ್ಯಕ್ತಿಗಳಿದ್ದಾರೆ ಚಾಯ್ ಟೇಬಲ್ ಇದೆ.

ಇದರಲ್ಲಿ ಒಬ್ಬ ಮನುಷ್ಯ ಗೈದ ಅಡಿಗೆ ಮಾಡುತ್ತಿದ್ದಾನೆ.

ಹಾಗೆ ಒಂದು ಸ್ ಬಂಡೆ ಇದೆ.

ಬಸ್ಸಿನಲ್ಲಿ ಬ್ಲೂ ಕಲರ್ ಸೀಟ್ಸ್ ಗಳಿದವೆ ಬಹಳ.